ಇಲ್ಲಿ ಹಲವಾರು ಚೇರುಗಲ್ಲನು ಇಟ್ಟಿದಾರೆ ಮತ್ತು ಒಂದು ಶಾಮಿಯಾನದ ರೀತಿ ಹೊರಿಸಿದ್ದಾರೆ ನೋಡಲೂ ವಿಶಾಲವಾದ ಜಾಗ.

ನೋಡಲು ತುಂಬಾ ವಿಶಾಲವಾಗಿದೆ ಹಾಗು ತುಂಬಾ ದೊಡ್ಡದಾದ ಒಂದು ಬಿಲ್ಡಿಂಗ್ ಇದು ಆಗಿರಬಹುದು ನೋಡಲು ಚೆನ್ನಾಗಿ ಕಾಣಿಸು --

ಈ ಚಿತ್ರದಲ್ಲಿ ನಮಿಗೆ ಕಾಣಿಸುತ ಇರುವುದು ಮೊಸಳೆ ಈ ಮೊಸಳೆ ಮೇಲಿನಿಂದ ಮೇಲೆ ಇದೆ ನೋಡಲು ತುಂಬಾ ಅದ್ಬುತ ವಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ತರಕಾರಿ ಮಾರ್ಕೆಟ್ ಇಲ್ಲಿ ಹಲವಾರು ತರಕಾರಿಗಳನ್ನು ನೋಡಬಹುದು ನೋಡಲು ತುಂಬಾ ಹಾಗು ಇಲ್ಲಿ ಹಾಗಲಕಾಯಿ ಮತ್ತು ನುಗ್ಗೆಕಾಯಿಗಳು ಕಾಣಿಸುತ್ತ ಇದ್ದವೇ.

ಇನ್ನಿಬರು ಇಲ್ಲಿ ನಿಂತುಕೊಂಡು ಮಾತನಾಡುತ್ತಿದ್ದಾರೆ ಸುತ್ತಲು ಹಸಿರು ತುಂಬಿರುವಂತಹ ಗಿಡ ಮರಗಳನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಹಲವಾರು ಜಿಂಕೆಗಳು ಈ ಹಲವಾರು ಜಿಂಕೆಗಳು ಇಲ್ಲಿ ಮೇಯುತಿದವೇ--

ನೋಡಲು ವಿಶಾಲವಾದ ಒಂದು ಜಿಂಕೆಗಳು ಮೇಯುವಂತಹ ಪಾರ್ಕ್ ಅಥವಾ ಒಂದು ಜಾಗವಾಗಿದೆ ನೋಡಲು ತುಂಬಾ ಅದ್ಭುತವಾದ ಒಂದು ಜಿಂಕೆಗಳು ತುಂಬಾ__

ಈ ಚಿತ್ರದಲ್ಲಿ ನಮಿಗೆ ಕಾಣಿಸುತ ಇರುವುದು ಒಂದು ಹೆಬುಲಿ ನೋಡಲು ತುಂಬಾ ವಿಕೃತವಾಗದೆ ಇದಕ್ಕೆ ಕೋಪ ಜಾ --

ಇವುಗಳು ಅದರೊಳಗೆ ಮೇಯಲು ಮೇಯುತ್ತಾ ಇದ್ದಾವೆ ಇದು ಒಂದು ಜೋ ಆ ನೋಡಲು ತುಂಬಾ ಅದ್ಭುತವಾಗಿ ಕಾಣಿಸುತ್ತಿದೆ.